ಇದೊಂದು ಮದುವೆ ಚಿತ್ರಣ ಆಗಿದೆ ಗಂಡು ಹೆಣ್ಣಿಗೆ ತಾಳಿ ಕಟ್ಟುವ ಸಂದರ್ಭದಲ್ಲಿ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ದಾರೆ.

ಈ ರೀತಿಯಾಗಿ ಕೈನಲ್ಲಿ ಎತ್ತಿ-ಎತ್ತಿ ಸ್ಟ್ರಾಂಗ್ ಆಗಿ ಅದನ್ನ ಜಿಮ್ ನ ಪ್ರಾಕ್ಟೀಸ್ ಮಾಡ್ತಾ ಇದನೇ. ಈ ರೀತಿಯಲ್ಲಿ ಮಾಡಿ ಮಾಡಿ ಅವರ ದೇಹವನ್ನು ದಂಡಿಸಿ ಜಿಮ್ನಾ ಪ್ರಾಕ್ಟೀಸ್ ಮಾಡ್ತಾರೆ.

ಇದು ಚಿತ್ರಣ ಆಗಿದ್ದು ಇದನ್ನು ನೋಡಲು ನೀಟಾ ಗಿ ಇಲ್ಲಿ ಕಾಣಿಸುತ್ತದೆ. ಇಲ್ಲೊಂದು ರೀತಿಯ ಬ್ರಿಡ್ಜ್ ಕೂಡ ಇದ್ದು. ಇಲ್ಲಿ ನೀರು ಈ ರೀತಿಯಾಗಿ ಇಲ್ಲಿ ಹರಿದು ಹೋಗ್ತಿದೆ. ಇಲ್ಲಿ ಒಂದು ಮಗು ಮತ್ತೆ ತಂದೆ ಈ ರೀತಿಯಾಗಿ ಇಲ್ಲಿ ನಿಂತಿದ್ದಾರೆ.

ಯಾವ್ದೋ ಆಫೀಸ್ ಆಗಿದ್ದು ಇಲ್ಲಿ ಈ ರೀತಿಯಾಗಿ ಬೋರ್ಡ್ ಅನ್ನ ಹಾಕಿದ್ದಾರೆ ಇಲ್ಲೊಂದಿಷ್ಟು ಚೇರುಗಳನ್ನ ಇಟ್ಟಿದ್ದಾರೆ ಇಲ್ಲಿ ಟೇಬಲ್ ಕೂಡ ಇದೆ ಗಮ್ ಕೂಡ ಇದೆ ಯಾವುದೇ ರೀತಿಯಾದ ಆಫೀಸ್ಗಳಲ್ಲಿ ಕಟ್ಟುವಾಗ ಇಲ್ಲಿ.